ಇದೊಂದು ತೇಜ ಬುಕ್ ಸ್ಟಾಲ್ ನ ಚಿತ್ರಣವಾಗಿದ್ದು ಹಲವು ಪುಸ್ತಕಗಳನ್ನು ನಾವು ಇಲ್ಲಿ ನೋಡಬಹುದು. ಹಾಗೆಯೇ ದೈನಂದಿನ ನಿ ದಿನ--

ಇದೊಂದು ಡ್ಯಾಮನ ಚಿತ್ರಣವಾಗಿದ್ದು ಇಲ್ಲಿ ಓರ್ವ ವ್ಯಕ್ತಿ ತನ್ನ ಮಗನನ್ನು ಕರೆದುಕೊಂಡು ಫೋಟೋ ಹೊಡೆಸಿಕೊಳ್ಳುವುದನ್ನು ನಾವು ಇಲ್ಲಿ ಕಾಣಬಹುದು.

ನಿಧಾನವಾಗಿ ಹರಿಯುತ್ತಿರುವ ನೀರು ಪ್ಯಾಂಟ್ ಅನ್ನು ಏರಿಸಿಕೊಂಡು ಒಬ್ಬ ವ್ಯಕ್ತಿ ತನ್ನ ಸಣ್ಣ ಮಗನನ್ನು ನಿ-ನಿಂದಿರಿಸಿಕೊಂಡು ಫೋಟೋ ತೆಗಿದುಕೊಂಡಿ--

ಬ್ಯಾಂಕ್ ನ ಮುಂಭಾಗದಲ್ಲಿ ಬ್ಯಾಂಕಿಗೆ ಸಂಬಂಧಪಟ್ಟ ಬೋರ್ಡಗಳನ್ನು ನಾವು ಇಲ್ಲಿ ಕಾಣಬಹುದು ಈ ಬ್ಯಾಂಕ್ ಸುಸಜ್ಜಿತ ವ್ಯವಸ್ಥೆಯಿಂದ ಕೂಡಿದೆ.

ದ್ವಿಚಕ್ರ ವಾಹನಕ್ಕೆ ಸಂಬಂಧಪಟ್ಟ ಯಾವುದೇ ತೊಂದರೆ ಇದ್ದರು ಇಲ್ಲಿ ಮಾಡಿಕೊಡಲಾಗುವುದು.

ಪ್ರಾಣಿಗಳನ್ನು ಸಂರಕ್ಷಿಸಿಡಲು ಈ ವ್ಯವಸ್ಥೆಯನ್ನು ಮಾಡಲಾಗಿದೆ ವೀಕ್ಷಿಸಲು ಬಂದ ಪ್ರಯಾಣಿಕರು ಇಲ್ಲಿ ನೋಡಬಹುದು .